ಪಟ್ಟಿ ಇದೆ ಮುಂದೆ ಒಂದು ಒಂದು ಬೈಕ್‌ನ್ನು ನಿಲ್ಲಿಸಿದ್ದಾರೆ. ಮುಂದೆ ಯಾವುದೇ ರೀತಿ ದಾರಿ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ.

ಮೇಲ್ಗಡೆ ಒಂದು ಗೋಪುರದ ತರ ಇದೆ ಆ ಗೋಪುರಕ್ಕೆ ಕೆಂಪು ಆಹ್ಹ್ ಮತ್ತು ಬಿಳಿ ಬಣ್ಣದಿಂದ ಅಲಂಕಾರ ಮಾಡಿದ್ದಾರೆ .

ಮೀನುಗಳನ್ನ ಹಿಡಿಯುದಕ್ಕೆ ಅಂತಾ ಹಕ್ಕಿಗಳು ಮೇಲೆ ಹಾರಿಕೊಂಡು ಬರತಾ ಇದ್ದಾವೆ ಇನ್ನೂ ಕೆಲವೊಂದು ಬಾತುಕೋಳಿಗಳಿದ್ದಾವೆ ಆ ನದಿಯಲ್ಲಿ ಅವೆಲ್ಲಾ ಈಜಾಡತ್ ಇದ್ದಾವೆ .

ಚಿತ್ರದಲ್ಲಿ ಒಂದು ಹಳೆಯ ಕಾಲದ ಪ್ರೇಕ್ಷಣೀಯ ಸ್ಥಳ ಇದೆ ಪ್ರೇಕ್ಷಣೀಯ ಸ್ಥಳ ಅಂತ ಕಾಣುತ್ತೆ ಅದಕ್ಕಾಗಿ ದೊಡ್ಡ ದೊಡ್ಡದು ಅಂತ .

ಕಾಲನ್ನು ಒರೆಸಿಕೊಂಡು ಮುಂದೆ ದಾಟಲಿ ಅಂತ ಹೇಳಿ ಮನೆ ಒಳಗಡೆ ಕಸ ಬರಬಾರದು ಅಂತ ಹೇಳಿ --

ಗಳಿಗೆ ಅಥವಾ ಟಿಲ್ಲರ್ ಗಳಿಗೆ ಜೋಡಿಸಿದ್ದಾರೆ. ಸುತ್ತಲು ಜೋರಾಗಿ ಮಳೆ ಬರುತ್ತಿದೆ. ಎದರುಗಡೆ ಮೂರು ಬೈಕುಗಳನ್ನ ನಿಲ್ಲಿಸಿದ್ದಾರೆ.

ಇದು ಒಂದು ಶಾಲೆಯ ಒಳಗಿನ ಚಿತ್ರಣ ಅಥವಾ ಕಾಲೇಜಿನ ಚಿತ್ರಣ ಶಾಲೆಯ ಒಳಗಡೆ ತುಂಬಾ ಆದಂತಹ ಮರಗಳ ಬೆಂಚು --

ಈ ಚಿತ್ರದಲ್ಲಿ ಒಂದು ಅಂಗಡಿಯ ಒಂದು ಭಾಗ ಇದೆ ಇದರಲ್ಲಿ ಆಹ್ಹ್ ತುಂಬಾ ರೀತಿಯಾದ ಸಿಹಿ ಮತ್ತು ಬಿಸ್ಕೆಟ್ಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಕಾರು ಇದೆ ದೊಡ್ಡದಾದಂತಹ ಕಾರು ಇದೆ ಇದು ಉತ್ತರ ಪ್ರದೇಶದ ಕಾರು ಯಾಕೆ ಅಂದರೆ ಕೆಳಗಡೆ ನಂಬರ್ ಸಂಖ್ಯೆಯ ಬೋರ್ಡಿನಲ್ಲಿ ಯು.ಪಿ ಅಂತ ಹೇಳಿ ಬರೆದಿದೆ.

ಮರಗಳು ನದಿಯ ಒಳಗಡೆ ಬಾಗಿ ನಿಂತಿದ್ದಾವೆ ಆಕಾಶ ಮೋಡ ಕಣ್ಣಿಗೆ ಕಾಣುವಷ್ಟು ನೀರು ಕೂಡ ತುಂಬಿದೆ ಇದರಲ್ಲಿ .

ಈ ಚಿತ್ರದಲ್ಲಿ ಒಂದು ಸ್ಕ್ಯಾನರ್ ಇದೆ ಇದನ್ನು ದುಡ್ಡನ್ನ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಹಾಕುವ ಹಾಗೆ ಇದೆ ಇದರಲ್ಲಿ ಹಣವನ್ನು --